ಇದು ಕದ್ರಿ ಪಾರ್ಕ್ ನ ಒಂದು ಭಾಗ ಇದ್ದ ಹಾಗೆ ಇದೆ.

ರೈಲು ಗಾಡಿಗಳು ಈ ಬಂಟ್ವಾಳ ಸ್ಟೇಷನ್ ಅನ್ನು ದಾಟಿ ಕೊಂಡೆ ಹೋಗ್ಬೇಕು.

ಬಹುಶ ಕ್ರಿಸ್ಮಸ್ ಹಬ್ಬ ಇದ್ದಿರಲಿಕ್ಕೂ ಸಾಕು.

ಸ್ಟೇಟ್ ಬ್ಯಾಂಕ್ ಬಸ್ಸ್ಟಾಂಡ್ ಅಲ್ಲಿ ಸರ್ಕಾರೀ ಬಸ್ ಗಳನ್ನೂ ಸಹ ನಿಲ್ಲಿಸ್ತಾರೆ.

ಕಂಬಗಳೆಲ್ಲ ಕಟ್ಟಿ ಆಗಿದೆ ಆಮೇಲೆ ಸಿಮೆಂಟ್ ಕಂಬ --

ಅಹ್ ಇರುವ ಒಂದು ವಿಮಾನ ನಿಲ್ದಾಣ ಈಗ ಅಂತರರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿ --